ಜನಗಳನ್ನು ಕರೆಸಿ ಡೆಕೋರೇಷನ್ ಮಾಡಿ ರಿಸೆಪ್ಶನ್ ಮಾಡಿ ರಿಸೆಪ್ಶನ್ ನೋಡಲು ತುಂಬಾ ಎರಡು ಕಣ್ಣು ಸಾಲದು ಇಲ್ಲ. ಏಕೆಂದರೆ ಸುತ್ತಮುತ್ತ ಎಲ್ಲಾ ಹೂವಿನ ಡಿಸೈನ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಆಗಿರುತ್ತದೆ.